ಈ ಚಿತ್ರದಲ್ಲಿ ರೋಡ್ ಅನ್ನು ಸರ್ವೇ ಮಾಡುತ್ತಿದ್ದಾರೆ. ಬ-ಬ ಸರ್ವೇ ಆಫೀಸರ್ಸಗಳು ಸರ್ವೇ ಮಾಡುತ್ತಿದ್ದ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಮಷೀನನ್ನು ಹಿಡಿದು ನೋಡುತ್ತಿದ್ದಾನೆ. ಅವೊಬ್ಬ ಇನ್ನೊಬ್ಬ ವ್ಯಕ್ತಿ--

ಗಣೇಯನ್ನು ಹಾಕಿ ಮುಂದೆ ದೋಣಿ ತೆಪ್ಪದಿಂದ ದೋಣಿಯನ್ನು ಮುಂದಕ್ಕೆ ಸಾಗುತ್ತಿದ್ದಾರೆ ಮತ್ತು ಕೆಲ ವ್ಯಕ್ತಿಗಳು ಮೀನನ್ನು ಹೊಡೆಯಲು ಮುಂದಾಗಿದ್ದಾರೆ. ತಿಳಿ ಹಸಿರು ಬಣ್ಣದಿಂದ--

ಈ ಒಂದು ಭಾವಚಿತ್ರದಲ್ಲಿ ಪುಸ್ತಕದ ಅಂಗಡಿಯಿದ್ದು ಮತ್ತು ವಿವಿಧ ರೀತಿಯ ಪೆನ್ ಪೆನ್ಸಿಲ್ ಗಳು ಮತ್ತು ವಿವಿಧ ರೀತಿಯ ಪುಸ್ತಕಗಳು ಮತ್ತು ಎಲ್ಲಾ ರೀತಿಯ ಬಣ್ಣಗಳ ಬಣ್ಣದ ಪೆನ್ ಗಳು ದೊರೆಯುತ್ತವೆ.

ಈ ಒಂದು ಸಣ್ಣದಾದ ಕಾಫಿ ಅಂಗಡಿಯಿದ್ದು ಕಾಫಿ ಅಂಗಡಿಯ ಒಂದ್ ಎರಡೆರಡು ಬಾಟಲಗಳು ಮತ್ತು ಕಸದ ಬುಟ್ಟಿ ಕಾಫಿ ಚಿತ್ರವಾದ್ದು ಒಬ್ಬ ವ್ಯಕ್ತಿ ಕಾಫಿಯನ್ನು ಕುಡಿ ತೆಗೆದುಕೊಳ್ಳುತ್ತಿದ್ದಾನೆ.

ದೊಡ್ಡದಾದ ಮರವಿದ್ದು ಸ್ಟೇಜ್ ನನ್ನು ಬಾ ಕಲರ್ ಬಣ್ಣಗಳಿಂದ ಅಲಂಕರಿಸಿದೆ.